ಒಬ್ಬ ಕೈ ಮ್ಯಾಕೇತ್ತಿ ನಿಂತಾನ ಬೆಳ್ಳನ್ಕಲರ್ ಅಂಗಿ ಹಾಕೊಂನ್ಯವ.

ಒಂದು ಶಿಫ್ಟ್ ಡಿಸೈರ್ ಕಾರ್ ಅದ.

ಇಲ್ಲಿ ಕಬ್ಬಿಣ ಸಿಂಕಿನ ಎಲ್ಲ ಸೀರಿ ಮತ್ತೆಲ್ಲ ಅರ್ಬಿ ಹಾಕಿಟ್ಟಿದ್ದವ.

ಇದು ಒಂದು ದೊಡಾದು ಗಾರ್ಡನ್ ಅದ ಹೂವಿಂದ ಗಿಡದು--

ಇದು ಒಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಂಬಾದ ಒಂದು ಬ್ಯಾಂಕ್ ಅದ.

ಕೇಕ್ ಗೋಳವ ಡಿಸೈನ್ ಡಿಸೈನ್ ದು--

ರೈಬನ್ ಚಸ್ಮಾ ಮತ್ತ ಫಾಸಟ್ರ್ಯಾಕ್ ಕೂಲಿಂಗ್ ಗ್ಲಾಸ್ ಐಡಿಡ್ಡ ಕೂಲಿಂಗ್ ಗ್ಲಾಸ್ ಎಲ್ಲಾ ಸಿಗ್ತಾವ ಇಲ್ಲಿ.

ಇಲ್ಲಿ ಒಂದು ಫರ್ನಿಚರ್ ಮ್ಯಾಗ ರಿಸೆಪ್ಶನ್ ಅಂತ ಬರ್ದಿನ್ದ ಅದ.

ಅದರ ಮ್ಯಾಗ ಒಂದು ನೀರ್ದು ಹೊಡೆಯದು ಕಟಿಂಗ್ ಮಾಡಾದ್ಮೇಲ್ ನೀರ್ ಹೊಡೆಯದ್ ಅದ ಒಂದು.

ಈ ಎಲ್ಲ ಪರ್ವಳು ಕೈಯಾಗೆ ಏನೇನೋ ತಗೊಂಡಿ ಆಟ ಆಡ್ಲತ್ತಾರಾ.